ಇದು ಒಂದು ಐತಿಹಾಸಿಕ ಸ್ಮಾರಕವಾಗಿದೆ. ಇದು ನಮ್ಮ ಇತಿಹಾಸಗಾರರು ತಿಳಿಸಿದಂತೆ--

ಕೊಂಡ್ಕೊಳ್ಳಬಹುದು ಅರ ಒಂದು ಅತ್ತ ಇತ್ತ ಸಮೀಪದ ಒಂದು ಓಣಿಯಲ್ಲಿರೋ ಒಂದು ಕಿರಾಣಿ ಅಂಗಡಿ ಅಂತೆ ಇದ್ರಲ್ಲಿ ತಮ್ಮ ಗ್ರಾಹಕರು -ವಸ್ತುಗಳನ್ನು--

ವಿಶ್ರಾಂತಿ ಪಡೆಯಲು ಮತ್ತು ಕುದುರೆ ಸವಾರರು ವಿಶ್ರಾಂತಿ ಪಡೆಯಲು ಇರುವ ನಮ್ಮ ರಾಜರು ನಿರ್ವಹಿಸುತ್ತಿದ್ದ ಒಂದು ಅದ್ಬುತ ಸ್ಥಳ ವಾಗಿದೆ. ಇಲ್ಲಿ ಕುದುರೇ ಮತ್ತು ಕುದುರೆ ಸವಾರರು ವಿಶ್ರಾಂತಿ ಪಡೆಯುವ ಸ್ಥಳ.